ಹಗ್ಗಗಳಿಂದ ಅವುಗಳನ್ನು ಟೈಟಾ ಆಗಿ ಕಟ್ಟಲಾಗಿದೆ.

ಆ ವ್ಯಕ್ತಿಗಳು ಗ್ರೀನ್ ಕಲರ್ ಬಟ್ಟೆಯನ್ನು ಧರಿಸಿಕೊಂಡಿದ್ದಾರೆ.

ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿಯು ಒಬ್ಬ ವ್ಯಕ್ತಿಯನ್ನು ಹಿಡಿದುಕೊಂಡು ದಡಾ ಸೇರಿಸುತ್ತಿದ್ದಾನೆ ಅಷ್ಟೇ ಅಲ್ಲದೆ ಆ ವ್ಯಕ್ತಿಯನ್ನು ಮೂವರು ನೋಡುತ್ತಿದ್ದಾರೆ ಒಬ್ಬ ಮಹಿಳೆ --

ಅಷ್ಟೇ ಅಲ್ಲದೆ ಇಬ್ಬರು ವ್ಯಕ್ತಿಗಳು ಟ್ರ್ಯಾಕ್ಟರ್ ಗಳ ಒಳಗಡೆ ಸೇರಿಕೊಂಡು ಅದನ್ನು ಕಟ್ಟುತ್ತಿದ್ದಾರೆ ಇಬ್ಬರು ವ್ಯಕ್ತಿಗಳು ಅವರಿಗೆ ಹೆಲ್ಪ್ ಅನ್ನು ಮಾಡುತ್ತಿದ್ದಾರೆ.

ಸಿಮೆಂಟ್ ಹಾಕಿಕೊಂಡು ಹೋಗಿ ಹೋಗುವ ಒಂದು ಲಾರಿಯನ್ನು ಕಾಣಬಹುದು.

ಮತ್ತೆ ಒಂದು ಸ್ಪೀಕರ್ ಅನ್ನು ನೀಡಲಾಗಿದೆ ಮತ್ತೆ ಗುಂಪು ಕಟ್ಟಿಕೊಂಡು ಗ್ರೌಂಡ್ ಮೇಲೆ ಮಾತನಾಡುತ್ತಿದ್ದಾರೆ.

ಇಲ್ಲಿ ಬೇರೆ ಬೇರೆ ರೀತಿಯ ದೇವರುಗಳನ್ನು ನಾವು ಕಾಣಬಹುದು.

ಇಲ್ಲಿ ಇಬ್ಬರು ವ್ಯಕ್ತಿಗಳು ಒಂದು ಕೆಲಸವನ್ನು ಮಾಡುತ್ತಿದ್ದಾರೆ ಅದುವೆ ಡೈರೆಕ್ಟರ್ ಬಳಸುವ ವಸ್ತುಗಳನ್ನು ಇಟ್ಟುಕೊಂಡು ಕುಳಿತಿದ್ದಾರೆ ಎರಡು ಮೂರು ಸ್ಪೀಕರ್ ಅನ್ನು ಕಾಣಬಹುದು ಮತ್ತು ಒಬ್ಬ ವ್ಯಕ್ತಿಯನ್ನು ರಿಪೇರ್ ಮಾಡುತ್ತಿದ್ದಾನೆ.

ಆ ಟೇಬಲ್ ಮೇಲೆ ಹಲವಾರು ರೀತಿಯಾದ ವೈರ್ ಗಳು ಒಂಥರ ಕರೆಂಟಿ ನ್ ಸಂಬಂಧ ಪಟ್ಟಿರುವ ಹಾಗೆ ವಸ್ತುಗಳನ್ನು ನೋಡಬಹುದು.